ಇದೊಂದು ಕಲ್ಲು ಆಗಿದೆ ಕೆತ್ತಿದ್ದಾರೆ ಇದು ಬಹಳ ವರ್ಷಗಳಿಂದಲೇ ಕೆತ್ತಿದ್ದಾರೆ ಇದೊಂದು ಬುದ್ಧದ ಚಿತ್ರ ಇದೆ ಈ ಬುದ್ಧನ ಚಿತ್ರದ ಕೆಳಗೆ ಹಲವಾರು ಚಿತ್ರಗಳಿವೆ.

ಒಂದು ಮಂದಿರವಾಗಿದೆ ಇದು ತುಂಬ ಜನರು ಇಲ್ಲಿ ಬಂದು ಊಟ ಮಾಡಲು ಬರುತ್ತಾರೆ ಇಲ್ಲಿ ಒಂದು ದೇವರ ಆಶೀರ್ವಾದವನ್ನು ಪಡೆಯಲು ಬರುತ್ತಾರೆ ಇಲ್ಲಿ ತುಂಬ ರೀತಿಯ ಹಸಿರು ಬಣ್ಣದಿಂದ ಕಂಗೊಳುಸಿತಿದೆ ಇಲ್ಲಿ ತುಂಬ ತುಂಬ --

ಇಲ್ಲಿ ಎರಡು ನಿಂತಿರುವ ದೇವರುಗಳು ಇದ್ದಾರೆ ಮೂರು ಕೂತಿರುವ ದೇವರುಗಳು ಇದ್ದಾರೆ ಇಲ್ಲಿ ಒಂದು ಇಲ್ಲಿ ಒಂದು ಗೋಪೂರ ಕೂಡ ಇದೆ ದೇವಸ್ಥಾನ ತುಂಬ ಜನ ಬರುತಾರೆ ಇಲ್ಲಿ ತುಂಬ ಜನ ಶಾಂತಿ ಗೋಸ್ಕರ ಬರುತ್ತಾರೆ --

ಇದು ಒಂದ್ ಶಾಪಿಂಗ್ ಮಾಲ್ ಶಾಪಿಂಗ್ ಮಾಲ್ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಎಂಬ ಇದೆ. ಇದು ತುಂಬಾ ಚೆನ್ನಾಗಿ ಇದೆ. ಸೈಡ್ ದೊಡ್ಡ ದೊಡ್ಡ ಕಂಬಗಳು ಇದಾವೆ. ಇಲ್ಲಿ--

ಇದು ಶಾಪಿಂಗ್ ಮಾಡುವ ಜಾಗ ಆಗಿದೆ ಇದು ತುಂಬ ಚೆನ್ನಾಗಿ ಇದೆ ಕೆಳಗಡೆ ಇಬ್ಬರು ಹುಡಿಗಿ ಮಹಿಳೆಯರು ಛಾಯಾಗ್ರಹಣ ಹಸಿರು ಕೆಂಪು ನೀಲಿ ಬಣ್ಣದಿಂದ ಮಾಡಲಾಗಿದೆ ತುಂಬ ಚೆನ್ನಾಗಿದೆ ಇಬ್ರು ಹುಡುಗೀರು --

ಜಾಗದಲ್ಲಿ ಒಂದು ಕೆರೆ ಇದೆ ಒಂದು ಗಾಡಿಯು ಕೂಡಾ ನಿಂತಿದೆ ಗಾಡಿ ಸೈಡ್ ಲಿ ಹೆಲ್ಮೆಟ್ ಇದೆ ಗಾಡಿಗೆ ಒಂದು ಸೈಲೆನ್ಸೆರ್ ಎದೆ ಗಾಡಿಗೆ ಒಂದು ಇಂಜಿನ್ ಇದೆ ಗಾಡಿಗೆ ಒಂದು ಒಂದು ಎರೆಡು ಟೈಯರ್ ಇದೆ ಗಾಡಿಗೆ ಒಂದು ಬಾಕ್ಸ್ ಇದೆ ಗಾಡಿ ಹತ್ರ ಒಂದು ಮಿರರ್ ಗಳು ಇದ್ದವು ಗಾಡಿಗೆ--